ಗಡ್ಡಕ್ಕೆ ಹಾಕೋ ಬಣ್ಣಗಳೇನು ತಲೆಗೆ ಹಾಕೋ ಬಣ್ಣಗಳೇನು ಚೌರದ ಅಂಗಡಿಯವರಿಗಂತೂ ಕಾಸು ಮೇಲೆ ಕಾಸು ಕಾಸು ಮೇಲೆ ಕಾಸು.

ಈ ಒಂದು ವಾಹನ ನೋಡ್ತಾ ಇದ್ರೆ.

ಇದನ್ನ ನೋಡಕೆ ಒಂದು ದಿನನಾ ಎರಡು ದಿನನಾ.

ಆ ದುಡ್ಡನ್ನ ತಗೊಂಡು ಹೋಗಿ ಎಲ್ಲಿ ಇಡ್ತಾರೋ ಅದು ಏನು ಮಾಡ್ತಾರೋ ಅವರಿಗೇ ಗೊತ್ತು.

ಗೊತ್ತಾದ್ರೆ ಹೋಗ್ಬಿಟ್ಟು ನಾನು ಕೂಡ ಸ್ವಲ್ಪ ನನಗೆ ಕೊಡಿ ಅಂತನಾದ್ರೂ ಕೇಳ್ತೀನಿ.

ಈಗೇನೋ ಹೊಸದಾಗಿ ಟಿಲ್ಲರ್ ಟ್ರ್ಯಾಕ್ಟರ್ ಅಂತ ಏನೇನೋ ಹೊಸದಾಗಿ ಶುರು ಮಾಡಿದ್ದಾರೆ.

ಇಂಥ ಮದುವೆ ಸಮಾರಂಭ ನೋಡ್ತಿದ್ರೆ ನನಗೂ ಕೂಡ ಮದುವೆ ಆಗ್ಬೇಕು ಅಂತ ಅನಿಸ್ತಾ ಇದೆ.

ಗಂಡಿನ್ಮನೆಯವರು ಹೆಣ್ಣಿನ್ಮನೆಯವರು ಇಲ್ಲೇ ಗಂಡು ಹೆಣ್ಣಿನ ಮನೆಯವರು ಒಂದಾಗೋಕ್ ಸಾಧ್ಯ.

ಗಂಡು ಹೆಣ್ಣಿಗಿಂತ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ಹೊಂದಾಣಿಕೆ ಜಾಸ್ತಿ ಬೇಕಲ್ವಾ.

ಅದ್ಯಾಕೆ ನಮ್ ಮಂಗಳೂರು ಜನ ಅಂತೂ ಕೇಳಲೇಬೇಡಿ.